ಇಲ್ಲಿ ಒಂದು ಸಿ_ಸಿ ಕ್ಯಾಮೆರಾ ವನ್ನು ಕೂಡಿಸಲಾಗಿದೆ.

ಒಳಗಡೆ ಸಹ ಬಲ್ಪ್ ಗಳನ್ನು ಹಾಕಲಾಗಿದೆ.

ಇಲ್ಲಿ ಪೌಡರ್ ಡಬ್ಬಿ ಮತ್ತು ಎಣ್ಣೆ ಮತ್ತು ಸೆಂಟಿನ ಬಾಟಲ್ ಗಳಿವೆ.

ಇಲ್ಲಿ ಹಲವರು ಬಲ್ಪ್ ಗಳನ್ನು ಹಾಕಲಾಗಿದೆ.

ಅವನು ಜೇಬಿನಲ್ಲಿ ಕೈ ಹಾಕಿ ಫೋಟೋ ತೆಗೆದುಕೊಳ್ಳುತ್ತಿದ್ದಾನೆ.

ಇಲ್ಲಿ ನೀಲಿ ಬಿಳಿ ಕೆಂಪು ಹಸಿರು ಬಣ್ಣದ ಬಲೂನ್ ಗಳು ಇವೆ.